ಇದು ಆಟೋ ಅಮೇಜ್ ಅಮೇಜ್ ಅದ್ ಬಹಳ್ ಬಹಳ್ ಚಲೋ ಐತಿ ಇದು ಎಲೆಕ್ಟ್ರಿಕ್ ಆಟೋ ಇದ್ದಿರಬೇಕು. ಇದು ನಾವು ತಿರಗಾಡಿವಿ ಆದ್ರೆ ಚಲೋ ಐತಿ ಎಲೆಕ್ಟ್ರಿಕ್ ಅಂದ್ರೆ ಉಳಿತ್ತದ್.

ಅಹ್ ಯಾವ್ ಫ್ಯಾಕ್ಟರಿ ಅಂತ ಗೊತ್ತಿಲ್ಲಾ ಆದ್ರೂ ಫ್ಯಾಕ್ಟರಿ ಸುಂದರವಾದ ಸ್ಥಳ ಇದು ಇಲ್ಲಿ ನಿಂತ ನೋಡಿದರೆ ಅತಿ ಉತ್ತಮವಾಗಿ ಕಾಣ್ ತದ್ದ್.

ಇವು ತೋಪುಗಳಿವು ಇವು. ಇವು ಮೊದ್ಲ್ ರಾಜ್ಯದ ಮಹಾರಾಜ ಸೈನ್ ಇಲ್ಲಿ ಬಳಸ್ತಿದ್ರು ಯಾಕಂದ್ರೆ ವಿದ್ಯಾ ಸಮಯದಲ್ಲಿ ಬೇಕಾದಿತ್ತು.

ಇದು ಗೋಲಗುಮಾಜ್ ಅಹ್ ಅಂದ್ರ ಬಿಜಾಪುರ್ ಅಲ್ಲಿ ಗೋಲಗುಮಾಜ್ ಮುಂದಿಟ್ಟಾರ ಇದನ್ನು ನೋಡಕ್ಕನು ಚಲೋ ಐತಿ .

ಇದು ಅಹ್ ಅತಿ ಉತ್ತಮವಾಗಿ ಸುಂದರವಾದ ಪ್ಲೇಸ್ ಕೂಡನು ಐತಿ ಸಮುದ್ರದಲ್ಲಿ ಹೋದಲ್ಲಿ ಅತಿ ಉತ್ತಮವಾಗ್ಯಾದ್.

ಅಹ್ ಸ್ವರಕ್ಷಣೆ ಕೂಡ ಅತಿ ಉತ್ತಮವಾಗಿ ಮಾಡರ್ ಇದು ನೋಡಲ್ಲಿ ನೋಡಲು ಅತಿ ಉತ್ತಮ --